ಆಹ್ಹ್ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ತುಂಬಾ ಜನ ವರ್ಕರ್ಸ್ ಇದಾರೆ .ಸುತ್ತಲೂ ಸ್ವಲ್ಪ ಗಿಡ ಮರ ಗಳನ್ನು ನಾವು ನೋಡಬಹುದು.

ಒಂದು ಪೇಪರ್ ಮಿಲ್ಲ್ ಅಥವಾ ಕಟ್ಟಡ ವಾಗಿದೆ ಇಲ್ಲಿ ಪೇಪರ್ ಗ ಅನ್ನು ರೆಡಿ ಮಾಡಲಾಗುತ್ತದೆ.

ಈ ಚಿತ್ರದಲ್ಲಿ ಎದುರುಗಡೆ ಭಾಗದಲ್ಲಿ ಇರತಕ್ಕಂತಹ ಹೆತ್ತರೆಯಾದ ಕಟ್ಟಡದಿಂದ ತೆಗೆದಂತ ಚಿತ್ರ ಈ ಚಿತ್ರದ ಸೋಭಗವನ್ನು ತೋರಿಸುತ್ತಿದೆ.